ಸಿ ಮತ್ತು ಸಿ ಪ್ಲಸ್ ಪ್ಲಸ್ಸಿಎ ನಲ್ಲಿಅರಿಥ್ಮೆಟಿಕ್ ಆಪರೇಟರ್ಸ್ ಎಂಬ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಲಿಯುವ ಅಂಶಗಳು ಅರಿಥ್ಮೆಟಿಕ್ ಆಪರೇಟರ್ ಗಳು160 ಸಂಕಲನ ಉದಾಹರಣೆಗೆ ab ವ್ಯವಕಲನ ಉದಾಹರಣೆಗೆ a ಬ್ ಭಾಗಾಕಾರ ಉದಾಹರಣೆಗೆ160 aಬೈb ಗುಣಾಕಾರ ಉದಾಹರಣೆಗೆ a ಇಂಟು b ಮಾಡ್ಯೂಲಸ್ಉದಾಹರಣೆಗೆ a ಪರ್ಸೆಂಟ್ b ಈ ಟ್ಯುಟೋರಿಯಲ್ ಗಾಗಿ ನಾನು ಉಬುಂಟು ಆಪರೇಟಿಂಗ್ ಸಿಸ್ಟಮ್ನ ಆವೃತ್ತಿ 1110 ಮತ್ತು ಜಿಸಿಸಿ ಮತ್ತು g ಕಂಪೈಲರ್ನ ಆವೃತ್ತಿ 461 ಅನ್ನುಉಪಯೋಗಿಸಿದ್ದೇನೆ
ನಾನೀಗ ಅರಿಥ್ಮೆಟಿಕ್ ಆಪರೇಟರ್ ಗಳನ್ನು ಉಪಯೋಗಿಸುವ ಬಗೆಯನ್ನು c ಪ್ರೋಗ್ರಾಮ್ ನ ಸಹಾಯದಿಂದ ವಿವರಿಸುತ್ತೇನೆ
ನಾನಿಗಾಗಲೇ ಪ್ರೋಗ್ರಾಮ್ ಅನ್ನು ಬರೆದಿದ್ದೇನೆ
ಹಾಗಾಗಿ ನಾನು ಎಡಿಟರ್ ಅನ್ನು ಒಪನ್ ಮಾಡಿ ಕೋಡ್ ಅನ್ನು ವಿವರಿಸುತ್ತೇನೆ
ಅರಿಥ್ಮೆಟಿಕ್ ಆಪರೇಟರ್ ಗಳಿಗೆ c ಪ್ರೋಗ್ರಾಮ್ ಇಲ್ಲಿದೆ
ಮೊದಲ ಎರಡು ಸ್ಟೇಟ್ಮೆಂಟ್ ಗಳಲ್ಲಿ ವೇರಿಯೇಬಲ್ ಗಳನ್ನು ಡಿಕ್ಲೇರ್ ಮಾಡಿ ಡಿಫೈನ್ ಮಾಡಲಾಗಿದೆ
ಮುಂದಿನ ಎರಡು ಸ್ಟೇಟ್ಮೆಂಟ್ ಗಳಲ್ಲಿ a ಗೆ ಐದು ಎಂದೂ ಮತ್ತು b ಗೆ ಎರಡು ಎಂದು ಮೌಲ್ಯವನ್ನು ಕೊಡಲಾಗಿದೆ
ಈಗ ಸಂಕಲನ ದ ಆಪರೇಟರ್ ಹೇಗೆ ಕೆಲಸ ಮಾಡುತ್ತದೆ ಎಂದು ನೋಡೋಣ
a ಮತ್ತು b ಗಳ ಮೊತ್ತವು c ಯಲ್ಲಿ ಇರುತ್ತದೆ
ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ a ಮತ್ತು b ಯ ಮೊತ್ತವನ್ನು ಸ್ಕ್ರೀನ್ ನ ಮೇಲೆ ತೋರಿಸುತ್ತದೆ
ಇಲ್ಲಿ ಪರ್ಸೆಂಟ್ ಡಾಟ್ ಟು ಎಫ್ ಎಂಬುದು ಡೆಸಿಮಲ್ ನ ನಂತರ ಎರಡು ಡಿಜಿಟ್ ಗಳ ಪ್ರಿಸಿಶನ್ ಅನ್ನು ಕೊಡುತ್ತದೆ
ಮುಂದಿನ ಸ್ಟೇಟ್ಮೆಂಟ್ನಲ್ಲಿ a ಮತ್ತು b ಯ ಪ್ರೊಡಕ್ಟ್ ಅನ್ನು c ಯು ಹೊಂದಿರುತ್ತದೆ
ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ a ಮತ್ತು b ಯ ಪ್ರೊಡಕ್ಟ್ ಅನ್ನು ಸ್ಕ್ರೀನ್ ನ ಮೇಲೆ ತೋರಿಸುತ್ತದೆ
ಈ ಎರಡು ಆಪರೇಟರ್ ಗಳು ಹೇಗೆ ಕೆಲಸ ಮಾಡುತ್ತವೆ ಎಂದು ನೋಡೋಣ
ಕೆಳಗಿನ ಸಾಲುಗಳನ್ನು ಕಮೆಂಟ್ ಮಾಡೋಣ
ಸ್ಲ್ಯಾಶ್ ಆಸ್ಟರಿಕ್ಸ್ ಆಸ್ಟರಿಕ್ಸ್ ಸ್ಲ್ಯಾಶ್ ಎಂದು ಟೈಪ್ ಮಾಡಿ
ಸೇವ್ ಅನ್ನು ಒತ್ತಿ
ಫೈಲ್ ಅನ್ನು ಡಾಟ್ ಸಿ ಎಂಬ ಎಕ್ಸ್ಟೆಂಶನ್ ನೊಂದಿಗೆ ಸೇವ್ ಮಾಡಿ
ನಾನು ನನ್ನ ಫೈಲ್ ಅನ್ನು ಅರಿಥ್ಮೆಟಿಕ್ ಡಾಟ್ ಸಿ ಎಂದು ಸೇವ್ ಮಾಡಿದ್ದೇನೆ
ನಿಮ್ಮ ಕೀಬೋರ್ಡ ನಲ್ಲಿCtrl Alt ಮತ್ತು T ಕೀ ಗಳನ್ನು ಒಮ್ಮೆಗೇ ಒತ್ತಿ ಟರ್ಮಿನಲ್ ವಿಂಡೊ ಅನ್ನು ಓಪನ್ ಮಾಡಿ
ಕಂಪೈಲ್ ಮಾಡಲು ಹೀಗೆ ಟರ್ಮಿನಲ್ ನಲ್ಲಿ ಟೈಪ್ ಮಾಡಿ
ಜಿಸಿಸಿ ಸ್ಪೇಸ್ arithmeticಸಿಎ ಸ್ಪೇಸ್ 0 ಸ್ಪೇಸ್ ಅರಿತ್ ಜಿಸಿಸಿಸ್ಪೇಸ್ ಅರಿಥ್ಮೆಟಿಕ್ಡಾಟ್ ಸಿ ಸ್ಪೇಸ್ ಮೈನಸ್ ಒ ಸ್ಪೇಸ್ ಎ ಆರ್ ಐ ಟಿ ಎಚ್
Enter ಕೀಯನ್ನು ಒತ್ತಿ
ಕೋಡ್ ಅನ್ನು ಏಕ್ಸೆಕ್ಯೂಟ್ ಮಾಡಲು ಡಾಟ್ ಸ್ಲ್ಯಾಶ್ ಎ ಆರ್ ಐ ಟಿ ಎಚ್ ಎಂದು ಟೈಪ್ ಮಾಡಿ Enter ಕೀಯನ್ನು ಒತ್ತಿ
ಔಟ್ ಪುಟ್ ಸ್ಕ್ರೀನ್ ನ ಮೇಲೆ ಹೀಗೆ ಕಾಣುತ್ತದೆ
ಸುಮ್ ಒಎಫ್ 5 ಆಂಡ್ 2 ಇಸ್ 700 ಸಮ್ ಆಫ್ ಫೈವ್ ಎಂಡ್ ಟು ಈಸ್ ಸೆವೆನ್ ಪಾಯಿಂಟ್ ಝಿರೋ ಝಿರೋ ಮತ್ತು ಪ್ರೊಡಕ್ಟ್ ಒಎಫ್ 5 ಆಂಡ್ 2 ಇಸ್ 1000 ಪ್ರಾಡಕ್ಟ್ ಆಫ್ ಫೈವ್ ಎಂಡ್ ಟು ಈಸ್ಟೆನ್ ಪಾಯಿಂಟ್ ಝಿರೋ ಝಿರೋ ಈಗ ವ್ಯವಕಲನದ ಆಪರೇಟರ್ ಅನ್ನು ನೀವೇ ಪ್ರಯತ್ನಿಸಬೇಕು
ಸಂಕಲನದ ಆಪರೇಟರ್ ನ ಬದಲು ವ್ಯವಕಲನದ ಆಪರೇಟರ್ಅನ್ನು ಟೈಪ್ ಮಾಡಿ
ಫಲಿತಾಂಶವು ಮೂರು ಎಂದು ಬರಬೇಕು
ನಮ್ಮ ಪ್ರೋಗ್ರಾಮ್ ನ ಕೊನೆಯ ಸಾಲುಗಳಿಗೆ ಹಿಂತಿರುಗೋಣ
ಈಗ ನಾನು ಭಾಗಾಕಾರಕ್ಕೆ ಕೋಡ್ ಅನ್ನು ವಿವರಿಸುತ್ತೇನೆ
ಇಲ್ಲಿ ಮತ್ತು ಇಲ್ಲಿಂದ ಮಲ್ಟಿ ಲೈನ್ ಕಾಮೆಂಟ್ ಅನ್ನು ತೆಗೆಯಿರಿ
ಈ ಸ್ಟೇಟ್ಮೆಂಟ್ ಗಳಲ್ಲಿ c ಯು a ಮತ್ತು b ಯ ಇಂಟಿಜರ್ ಡಿವಿಷನ್ ನ ಮೌಲ್ಯವನ್ನು ಹೊಂದಿರುತ್ತದೆ
ಇಂಟಿಜರ್ ಡಿವಿಷನ್ ನಲ್ಲಿ ಫ್ರ್ಯಾಕ್ಷ್ಟನಲ್ ಭಾಗವು ಟ್ರಂಕೇಟ್ ಆಗಿರುತ್ತದೆ ಎಂಬುದನ್ನು ಗಮನಿಸಿ
ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಭಾಗಾಕಾರದ ಫಲಿತಾಂಶವನ್ನು ಸ್ಕ್ರೀನ್ ನ ಮೇಲೆ ತೋರಿಸುತ್ತದೆ
ಇಲ್ಲಿ ನಾವು ರಿಯಲ್ ಡಿವಿಶನ್ ಅನ್ನು ಮಾಡುತ್ತಿದ್ದೇವೆ
ಇಲ್ಲಿ ಎರಡರಲ್ಲಿ ಒಂದು ಆಪರಂಡ್ ಅನ್ನು ಫ್ಲೋಟ್ ಗೆ ಕಾಸ್ಟ್ ಮಾಡಬೇಕು
ನಾವು ವೇರಿಯೇಬಲ್ a ಅನ್ನು ಟೈಪ್ ಕಾಸ್ಟ್ ಮಾಡಿದ್ದೇವೆ
ಈಗ ಒಂದು ಆಪರೇಶನ್ ನಲ್ಲಿ a ಫ್ಲೋಟ್ ನಂತೆ ವರ್ತಿಸುತ್ತದೆ
ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಸರಿಯಾದ ಭಾಗಾಕಾರದ ಫಲಿತಾಂಶವನ್ನು ಸ್ಕ್ರೀನ್ ನ ಮೇಲೆ ತೋರಿಸುತ್ತದೆ
ರಿಟರ್ನ್ ಝೀರೋ ಎಂದು ಟೈಪ್ ಮಾಡಿ ಕರ್ಲಿ ಬ್ರಾಕೆಟ್ ಅನ್ನು ಕ್ಲೋಸ್ ಮಾಡಿ
ಸೇವ್ ಅನ್ನು ಒತ್ತಿ
ಕೋಡ್ ಅನ್ನು ಕಂಪೈಲ್ ಮತ್ತು ಏಕ್ಸಿಕ್ಯೂಟ್ ಮಾಡಲು ಟರ್ಮಿನಲ್ ಗೆ ಹಿಂದಿರುಗಿ
ಕಂಪೈಲ್ ಮಾಡಲು ಜಿಸಿಸಿ ಸ್ಪೇಸ್ arithmeticಸಿಎ -o ಸ್ಪೇಸ್ ಆರ್ತಿಃ ಜಿಸಿಸಿ ಸ್ಪೇಸ್ ಅರಿಥ್ಮೆಟಿಕ್ ಡಾಟ್ ಸಿ ಮೈನಸ್ ಓ ಸ್ಪೇಸ್ ಎ ಆರ್ ಐ ಟಿ ಹೆಚ್ ಎಂದು ಟೈಪ್ ಮಾಡಿ
Enter ಕೀಯನ್ನು ಒತ್ತಿ
ಎಕ್ಸಿಕ್ಯೂಟ್ ಮಾಡಲು ಡಾಟ್ ಸ್ಲಾಶ್ ಅರಿತ್ ಡಾಟ್ ಸ್ಲ್ಯಾಶ್ ಎ ಆರ್ ಐ ಟಿ ಹೆಚ್ ಎಂದು ಟೈಪ್ ಮಾಡಿ enter ಕೀಯನ್ನು ಒತ್ತಿ
ಔಟ್ ಪುಟ್ ಸ್ಕ್ರೀನ್ ನ ಮೇಲೆ ಕಾಣುತ್ತದೆ
ಹಿಂದಿನ ಸಂಕಲನ ಮತ್ತು ಗುಣಾಕಾರ ಗಳ ಔಟ್ ಪುಟ್ಇದೆ ಮತ್ತು ಐದು ಬೈ ಎರಡರ ಇಂಟಿಜರ್ ಡಿವಿಷನ್ ನ ಫಲಿತಾಂಶ ಎರಡು ಎಂಬುದೂ ಇದೆ
ಇಂಟಿಜರ್ ಡಿವಿಷನ್ ನಲ್ಲಿ ಫ್ರ್ಯಾಕ್ಷನಲ್ ಭಾಗವು ಬಿಟ್ಟುಹೊಗಿರುವುದನ್ನು ಗಮನಿಸಬಹುದು
ನಂತರ ಐದು ಬೈ ಎರಡರ ರಿಯಲ್ ಡಿವಿಷನ್ ನ ಫಲಿತಾಂಶ ಎರಡು ಪಾಯಿಂಟ್ ಐದು ಎಂದಿದೆ
ರಿಯಲ್ ಡಿವಿಷನ್ ನಲ್ಲಿ ಫಲಿತಾಂಶ ವು ನಮಗೆ ಬೇಕಾದಂತೆ ಇದೆ
ಈ ಫಲಿತಾಂಶವನ್ನು ಪಡೆಯಲು ನಾವು ಟೈಪ್ ಕಾಸ್ಟಿಂಗ್ ಅನ್ನು ಉಪಯೋಗಿಸಿದ್ದೇವೆ
ನಾನು ಇದೇ ಪ್ರೋಗ್ರಾಮ್ ಅನ್ನು c ನಲ್ಲಿಬರೆಯಬೇಕೆಂದಿರುವೆ ಎಂದೆಣಿಸಿ
ಇದೇ ಕೋಡ್ ಅನ್ನು cನಲ್ಲಿಯೂ ಉಪಯೋಗಿಸಲು ಸಾಧ್ಯವೇ ಎಂದು ಪ್ರಯತ್ನಿಸೋಣ
ಎಡಿಟರ್ ಗೆ ಹಿಂದಿರುಗೋಣ
ಇಲ್ಲಿ cಕೋಡ್ ಇದೆ
ಹೆಡರ್ ಫೈಲ್ c ಯ ಹೆಡರ್ ಫೈಲ್ ಗಿಂತ ಭಿನ್ನವಾಗಿರುವುದನ್ನು ಗಮನಿಸಬಹುದು
ಇಲ್ಲಿ ನೇಮ್ ಸ್ಪೇಸ್ ಅನ್ನು ಕೂಡಾ ಉಪಯೋಗಿಸಿದ್ದೇವೆ ಮತ್ತು cನ ಔಟ್ ಪುಟ್ ಸ್ಟೇಟ್ಮೆಂಟ್ ಸಿ ಔಟ್ ಎಂದಿರುವುದನ್ನು ಕೂಡಾ ಗಮನಿಸಿ
ಹಾಗಾಗಿ ಈ ವ್ಯತ್ಯಾಸಗಳನ್ನು ಹೊರತುಪಡಿಸಿ ಎರಡೂ ಕೋಡ್ ಗಳೂ ಸಮಾನವಾಗಿವೆ
ಸೇವ್ ಅನ್ನು ಒತ್ತಿ
ನಿಮ್ಮ ಫೈಲ್ ಡಾಟ್ ಸಿಪಿಪಿ ಎಕ್ಸ್ಟೆಂಶನ್ ನೊಂದಿಗೆ ಸೇವ್ ಅಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ
ನನ್ನ ಫೈಲ್ ಅನ್ನು ನಾನು arithmeticಸಿಪಿಪಿ ಅರಿಥ್ಮೆಟಿಕ್ ಡಾಟ್ ಸಿಪಿಪಿ ಎಂದು ಸೇವ್ ಮಾಡಿದ್ದೇನೆ
ಕೋಡ್ ಅನ್ನು ಎಕ್ಸಿಕ್ಯೂಟ್ ಮಾಡಿ ಫಲಿತಾಂಶ ಏನು ಎಂಬುದನ್ನು ನೋಡೋಣ
ಟರ್ಮಿನಲ್ ಅನ್ನು ಒಪನ್ ಮಾಡಿ g ಸ್ಪೇಸ್ arithmeticಸಿಪಿಪಿ ಸ್ಪೇಸ್ -o ಅರಿತ್ ಜಿ ಸ್ಪೇಸ್ ಅರಿಥ್ಮೆಟಿಕ್ ಡಾಟ್ ಸಿಪಿಪಿ ಸ್ಪೇಸ್ ಮೈನಸ್ ಒ ಎ ಆರ್ ಐ ಟಿ ಹೆಚ್ ಎಂದು ಟೈಪ್ ಮಾಡಿ Enter ಕೀಯನ್ನು ಒತ್ತಿ
ಕೋಡ್ ಅನ್ನು ಎಕ್ಸಿಕ್ಯೂಟ್ ಮಾಡಲು ಡಾಟ್ ಸ್ಲಾಶ್ ಅರಿತ್ ಡಾಟ್ ಸ್ಲ್ಯಾಶ್ ಎ ಆರ್ ಐ ಟಿ ಹೆಚ್ ಎಂದು ಟೈಪ್ ಮಾಡಿ Enter ಕೀಯನ್ನು ಒತ್ತಿ
ಇಲ್ಲಿ ಔಟ್ ಪುಟ್ ತೋರಿಸುತ್ತದೆ
ಫಲಿತಾಂಶವು ಸಿ ಪ್ರೊಗ್ರಾಮ್ ನಂತೆಯೇ ಇರುವುದನ್ನು ನಾವು ನೋಡಬಹುದು
ಔಟ್ ಪುಟ್ ನ ಪ್ರಿಸಿಶನ್ ನಲ್ಲಿ ಮಾತ್ರ ವ್ಯತ್ಯಾಸವಿದೆ
ಈಗ ಟ್ಯುಟೋರಿಯಲ್ ನ ಸಾರಾಂಶ ತಿಳಿಯೋಣ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಅರಿಥ್ಮೆಟಿಕ್ ಆಪರೇಟರ್ ಗಳನ್ನು ಹೇಗೆ ಬಳಸುವುದೆಂದು ಕಲಿತೆವು
ಮಾಡ್ಯುಲಸ್ ಆಪರೇಟರ್ ಅನ್ನು ಹೇಗೆ ಬಳಸುವುದು ಎಂಬುದನ್ನು ತಿಳಿಸಲು ಒಂದು ಪ್ರೊಗ್ರಾಮ್ ಅನ್ನು ಅಸೈನ್ಮೆಂಟ್ ಆಗಿ ಬರೆಯಿರಿ
ಸೂಚನೆ ಭಾಗಾಕಾರದ ಶೇಷವನ್ನು ಕಂಡುಹಿಡಿಯಲು ಮಾಡ್ಯುಲಸ್ ಆಪರೇಟರ್ ಅನ್ನು ಉಪಯೋಗಿಸಬಹುದು
ಉದಾಹರಣೆಗೆ160 ಸಿ ಈಸ್ ಈಕ್ವಲ್ ಟು a ಮಾಡ್ಯುಲಸ್ ಬ್
ನಿಮಗೆ ಫಲಿತಾಂಶವು ಒಂದು ಎಂದು ಬರಬೇಕು
ಕೆಳಗಿನ ಲಿಂಕ್ ನಲ್ಲಿರುವ ವೀಡಿಯೋವನ್ನು ನೋಡಿರಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಅನ್ನು ವಿವರಿಸುತ್ತದೆ
ಒಳ್ಳೆಯ ಬ್ಯಾಂಡ್ ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಇದನ್ನು ಡೌನ್ ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಟೀಮ್ ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಉಪಯೋಗಿಸಿ ಕಾರ್ಯಗಾರವನ್ನು ನಡೆಸುತ್ತದೆ
ಆನ್ ಲೈನ್ ಪರೀಕ್ಷೆಯಲ್ಲಿ ತೇರ್ಗಡೆಹೊಂದಿದವರಿಗೆ ಸರ್ಟಿಫಿಕೇಟ್ ಕೊಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಟಾಕ್ ಟು ಎಟೀಚರ್ ಪ್ರೊಜಕ್ಟ್ ನ ಒಂದು ಭಾಗವಾಗಿದೆ
ಇದುರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯಿಂದ ಬೆಂಬಲಿತವಾಗಿದೆ
ಈ ನಿಯೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯು ಸ್ಪೋಕನ್ ಹೈಫನ್ ಟ್ಯುಟೋರಿಯಲ್ ಡಾಟ್ ಒ ಆರ್ ಜಿ ಸ್ಲ್ಯಾಶ್ ಎನ್ ಎಮ್ ಇ ಐ ಸಿ ಟಿ ಹೈಫನ್ ಇಂಟ್ರೊ ಎಂಬ ಲಿಂಕ್ ನಲ್ಲಿ ದೊರೆಯುತ್ತದೆ
ಈ ಟ್ಯುಟೋರಿಯಲ್ ನ ಅನುವಾದಕಿಬೆಂಗಳೂರಿನಿಂದ ಚೇತನಾ
ಧನ್ಯವಾದಗಳು